ಅವರು ಪ್ಲಸ್ ಮಾರ್ಕ್ ಮುಂದೆ ನಿಂತಿದ್ದಾರೆ ಮತ್ತು ಬಿಳಿಯ ಗೋಡೆ ಇದೆ ಅವರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಸಹಿತ ಇದೆ ಅವರು ಯಾವುದೋ ಒಂದು ಫಂಕ್ಷನ್ ನಡೆಸುತ್ತಿದ್ದಾರೆ ಅಂದುಕೊಳ್ಳುತ್ತೇನೆ.

ಮೆನ್ಸ್ ಪಾರ್ಲರ್ ಅಲ್ಲಿ ಒಬ್ಬ ಮನುಷ್ಯ ಫೇಸ್ವಾಶ್ ಅನ್ನು ಮಾಡಿಸಿಕೊಳ್ಳುತ್ತಿದ್ದಾನೆ ಫೇಸ್ವಾಶ್ ಮಾಡಿದ ವ್ಯಕ್ತಿ ಫೋಟೋ ವನ್ನು ತೆಗಿದಿದೆ ಅವನ ಹಿಂದೆ ಎ.ಸಿ ಇದೆ.